ಬುದ್ದಂನ ಪ್ರತಿಮೆ ಗೋಲ್ಡನ್ ಕಲರ್ ಇದೆ.

ಇದು ಒಂದು ಟ್ರೈನಿನ ಪತ್ರಿ ಇದೆ ನಿಂತಿದೆ ಅನೇಕ ಜನರು ಕೆಳಗಡೆ ಇಳಿದು ಹೋಗುತ್ತಿದ್ದಾರೆ.

ಇದರಿಂದ ಲೈಟ್ ಗಳು ಕೂಡ ಬರುತ್ತಿದೆ ಹಾಗೆ ಒಂದು ಫ್ಲೋರ್ ಕೂಡ ಇದೆ.

ತ್ತು ಅಲ್ಲಿ ಒಂದು ಅ ಕುರ್ಚಿಯೂ ಕಾಣುತ್ತಿದೆ.

ಇದು ಒಂದು ಎಂ_ಎಸ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಇದೆ ಇಲ್ಲಿ ಅನೇಕ ಕುರ್ಚಿಗಳು ಕೂಡ ಕಾಣುತ್ತಿವೆ.

ಹಾಗೆಯೇ ಗೋಡೆಯ ಮೇಲೆ ಸರ್ಟಿಫಿಕೇಟ್ ಗಳು ಅಂಟಿಸಿದ್ದಾರೆ ಒಂದು ಎರಡು ಫ್ಯಾನ್ ಗಳು ಕಾಣುತ್ತಿವೆ.

ಇದು ಒಂದು ಗುಡ್ಡಗಾಡಿನ ಪ್ರದೇಶವಾಗಿದೆ ಕೆಂಪು ಕಲರ್ ಗುಡ್ಡಗಳು ಹಾಗು ಕಲ್ಲುಗಳು ಕಾಣುತ್ತಿವೆ.

ಅಚ್ಚ ಹಸಿರಾಗಿರುವ ಹುಲ್ಲು ಕೂಡ ಕಾಣುತ್ತಿದೆ ಅನೇಕ ಜನರು ಹೋಗುತ್ತಿದ್ದಾರೆ.

ಲೈಟಿನ ಕಂಬಗಳು ಕೂಡಿಸಿದ್ದಾರೆ ಅದಕ್ಕೆ ವಯರ್ಗಳು ಜೋತು ಬಿದ್ದಿವೆ.

ಒಳಗಡೆ ಹೋಗಲು ಕಬ್ಬಿಣದ ಗೇಟ್ ಗಳು ಕಾಣುತ್ತಿವೆ.

ಹಾಗೇ ಒಂದು ಲೈಟಿನ ಕಂಬವೂ ಇದೆ ಅದಕ್ಕೆ ಅನೇಕ ವೈರ್ ಗಳು ಕೂಡ ಇವೆ.

ಆಕಡೆ ಗಿನ ಪೋಕೆಟ್ ಗಳು ಕೂಡ ಕಾಣುತ್ತಿವೆ.

ಹಾಗೆಯೆ ಆ ಕಡೆಯಲ್ಲ ದೋಣಿಗಳು ಕಾಣುತ್ತಿವೆ.

ಇದು ಒಂದು ಬ್ಯಾಟ್ಮಿಟನ್ ಆಡುವ ಸ್ಥಳವಾಗಿದೆ.

ಇದು ಒಂದು ಶಂಕರ್ ಹಾರ್ಡ್ ವೇರ್ ಅಲ್ಯೂಮಿನಿಯಂ ಹಾರ್ಡ್ ವೇರ್ ಪ್ಲೈವುಡ್ ಗ್ಲಾಸ್ ಅಂಡ್ ಬಿಡಿಂಗ್ ಅಂತ ಒಂದು ದೊಡ್ಡದಾದ ಬೋರ್ಡ್ ಅನ್ನು ಹಾಕಿದ್ದಾರೆ.

ಇದು ಒಂದು ಪ್ಲೇ ಸ್ಕೂಲ್ ಇದೆ ಚಿಕ್ಕ ಮಕ್ಕಳಿಗಾಗಿ ಮಾಡಿರುವ ಒಂದು ಪ್ಲೇ ಸ್ಕೂಲ್ ಇದೆ.

ಅನೇಕ ಕುರ್ಚಿಗಳು ಇವೆ ಮಕ್ಕಳಿಗೆ ಕುಡುವುದಕ್ಕೆ ಒಂದು ಟೇಬಲ್ ಇದೆ.

ಇದು ಒಂದು ಯೇಸುವಿನ ಗುಡಿ ಇದೆ.

ಹಾಗೆಯೇ ಇಲ್ಲಿ ಒಂದು ಕುರ್ಚಿ ಇದೆ.

ಕಾಂಜಿನಲ್ಲಿ ಅನೇಕ ಒಳಗಡೆ ಇರುವ ಹೋಂಡಾ ಸ್ಕೂಟಿ ಗಳು ಕಾಣುತ್ತಿವೆ.

ಲೈಟುಗಳು ಕಾಣುತ್ತಿವೆ ಮತ್ತು ಒಂದು ವಾಚ್ ಕೂಡ ಇದೆ.